ಇದು ಹೆಚ್.ಡಿ.ಎಫ್.ಸಿ ಬ್ಯಾಂಕ್ ಅಂತ ಹೇಳಬಹುದು ಅದೇ ರೀತಿ ಇಲ್ಲಿ ಬ್ಯಾಂಕಿ ನ ಒಳಗಡೆ ಜನರು ಹೋಗ್ತಾ ಇದ್ದಾರೆ ಇಲ್ಲಿ ತುಂಬಾನೇ ಪೇಪರ್ ಎಸಿತ ಇದ್ದಾರೆ ರೂಢಿ ಮೇಲೆ ಜನ ಓಡಾಡುತ್ತಿದ್ದಾರೆ.

ಇಲ್ಲಿ ಕೆನರಾ ಬ್ಯಾಂಕ್ ಇದೆ ಅಂತ ಹೇಳಬಹುದು ಅದಿಲ್ಲದೆ ಒಳಗಡೆ ಒಂದು ಎ.ಟಿ.ಎಂ ಕುಡ ಇದೆ ಮತ್ತೆ ಇಲ್ಲಿ ಮ್ಯಾಥಮೆಟಿಕಲ್ ಕ್ಲಾಸೆಸ್ ಕೂಡ ಹೇಳ್ತಾರೆ ಅಂತ ಹೇಳಬಹುದು.

ಇಲ್ಲಿ ತುಂಬಾನೆ ಜನರು ಒಳಗೆ ಥೋರ್ಸ್ಲಿಕ್ಕೆ ಹೋಗುದಿದರೆ ಮತ್ತೆ ಹೊರಗಡೆ ಕೂಡಾ ತುಂಬಾನೇ ಜನರು ಮಾಸ್ಕಾ ಹಾಕಿಕೊಂಡು ನಿಂತ್ಕೊಂಡಿದ್ದಾರೆ ಮತ್ತೆ ತುಂಬಾ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದಾರೆ ಮತ್ತೆ ಪೇಂಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ.

ಇದು ಒಂದು ಏಸುಕ್ರಿಸ್ತನ ಚಾರ್ಜ್ ಅಂತ ಹೇಳಬಹುದು ಇಲ್ಲಿ ವ್ಯಕ್ತಿಗಳು ಬಂದು ಹೊರಗಡೆ ದೀಪವನ್ನು ಹಚ್ಚುತ್ತಿದ್ದಾರೆ ಚರ್ಚ್ ಒಳಗಡೆ ತುಂಬಾನೇ ಜನ ಇದ್ದಾರೆ.

ಇದು ಒಂದು ಕಾಫಿ ಅಂಗಡಿ ಅಂತ ಹೇಳಬಹುದು ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿದೆ ಬಾಟ್ಲಿಗಳಲ್ಲಿ ತುಂಬಾ ವಿವಿಧ ರೀತಿಯ ಬಿಸ್ಕೆಟ್ಗಳನ್ನು ಆಗ್ಲಿ ಬ್ರೆಡ್ಗಲ್ಲನ ಇಡಲಾಗಿದೆ.

ಮತ್ತು ಇಲ್ಲಿ ಸಿಂಹ ಕೂಡಾ ಆಹ್ಇದೆ ಮತ್ತೆ ತುಂಬಾನೇ ದೇವರ ಮೂರ್ತಿಗಳನ್ನು ಕೂಡಾ ಇಲ್ಲಿ ನಾವು ನೋಡಬಹುದು.

ಇದು ಒಂದು ಎಸ್.ಬಿ.ಐ ಬ್ಯಾಂಕ್ ಅಂತ ಹೇಳಬಹುದು ಈ ಬ್ಯಾಂಕಿ ನ ಮುಂದೆ ತುಂಬಾನೇ ಜನರು ಆ ಕೂತಿದ್ದಾರೆ ಮತ್ತೂ ರೋಡಿನ ಮೇಲೆ ತುಂಬಾನೇ ಜನರು ಹೋಗುತ್ತಿದ್ದಾರೆ ಆ ಮತ್ತು ಇಲ್ಲಿ ಸ್ವಚ್ಛತೆಯನ್ನೂ ಕೂಡ ಕಾಪಾಡಿಕೊಂಡಿದ್ದಾರೆ.

ಇದು ಸಿಟಿ ಸೆಂಟರ್ ಸಲೂನ್ ಅಂತಾನು ಹೇಳಬಹುದು ಅಂದ್ರೆ ಇದು ಹುಡುಗರ ಒಂದೂ ಹೇರ್ ಕಟಿಂಗ್ ಶಾಪ್ ಅಂತಾನೇ ಹೇಳಬಹುದು ಒಳಗಡೆ ಜನರು ಇದ್ದಾರೆ ಹೊರಗಡೆ ಕೂಡ ತುಂಬಾ ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದಾರೆ ಸ್ಲಿಪ್ಪರ್ ಕೂಡ ಇದೆ ಮತ್ತೆ ಒಳ್ಳೆ ಒಂದು ಡಬ್ಬಿ ಐತೆ.

ಇದು ಹೇರ್ ಕಟಿಂಗ್ ಶಾಪ್ ಅಂತ ಹೇಳಬಹುದು. ಇಲ್ಲಿ ಒಬ್ಬ ಹುಡುಗನ ಹೇರ್ ಕಟ್ಟಿಂಗನ್ನು ಮಾಡುತ್ತಿದ್ದಾರೆ. ಅದೂ ಅಲ್ಲದೆ ಇಲ್ಲೀ ಫೋನ್ ಹಿಡಿದುಕೊಂಡು ಒಬ್ಬ ಹುಡುಗ ಕೂತಿದ್ದಾನೆ. ಅದೂ ಅಲ್ಲದೆ ಇಲ್ಲಿ ಒಂದು ದೊಡ್ಡದಾದಂತಾ ಮಿರರ್ ಕೂಡ ಕಾಣಿಸ್ತಾ ಇದೆ.

ಜನಗಳು ಕೂಡ ಓಡಾಡುತ್ತಾಯಿದ್ದಾರೆ ಅ ಮತ್ತೆ ಇಲ್ಲಿ ಅ ದೊಡ್ಡ ದೊಡ್ಡ ಮರಗಳು ಕೂಡ ಕಾಣಿಸ್ತಾಇದವೆ.

ಇದು ಎಸ್.ಬಿ.ಐ ಬ್ಯಾಂಕ್ ಅಂತ ಹೇಳಬಹುದು ಇಲ್ಲಿ ಒಂದು ಎ.ಟಿ.ಎಂ ಇದೆ ಅದೂ ಅಲ್ಲದೇ ಆ ಎ.ಟಿ.ಎಂ ನಿಂದ ಜನರು ಅಮೌಂಟ್ಅನ್ನು ತೆಗೆದುಕೊಂಡು ಒಬ್ಬ ಪುರುಷ ಹೊರಗಡೆ ಬರುತ್ತಿದ್ದಾನೆ ಮತ್ತು ಅ ಒಬ್ಬ ವ್ಯಕ್ತಿ ಕೂಡ ಒಳಗಡೆ ಹೋಗಿದ್ದಾನೆ.